ಅ ಇಲ್ಲಿ ಒಂದು ಅ ಕಬ್ಬಿಣದ ಒಂದ್ ಪೈಂಪು ಗಳಿಂದ ಒಂದು ಕಮಾನ್ ಕೂಡ ಮಾಡಿದ್ದಾರೆ.

ಇಲ್ಲಿ ಜಿಮ್ ಗೆ ಬೇಕಾಗಿರ್ತಕ್ಕಂತ ಮಷಿನ್ ಗಳು ಇವೆ.

ಈ ಚಿತ್ರದಲ್ಲಿ ಒಂದು ಹೋಟೆಲ್ ಕಾಣಿಸ್ತಾ ಇದೆ.

ಎರಡು ಮೂರು ಗಿಡಗಳು ಕೂಡ ಇಲ್ಲಿ ಕಾಣಸ್ತಾ ಇವೆ.

ಬಿಲ್ಡಿಂಗ್ ನ ಮೇಲೆ ಒಂದು ದೊಡ್ಡದಾದ ಫೋಕಸ್ ಕಾಣಿಸ್ತಾ ಇದೆ.

ಟೇಬಲ್ ನ ಮೇಲೆ ಜ್ಯೂಸ್ ಕಾಣುಸ್ತಾ ಇದೆ.

ಈ ಚಿತ್ರದಲ್ಲಿ ಒಂದು ದೇವಾಲಯ ಕಾಣಿಸ್ತಾ ಇದೆ.